ನೋಡಿ ಫ್ರೆಂಡ್ಸ್ ಇದು ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಜಿಮ್ ಜಿಮ್ ಟೈಪ್ ಬೀಳುತ್ತಲ್ಲ ಫ್ರೆಂಡ್ಸ್ ಆ ತರ ವಾಟರ್ ಫ್ರೆಂಡ್ಸ್ ನೀವು ಇಲ್ಲಿ ಹೋಗಿ ನಿಂತ್ಕೊಂಡ್ರೆ ಮೈಯಲ್ಲ ರೋಮಾಂಚನ ಅನಿಸಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ.